ನೀರಿನ ಒಳ ಹರಿವಿನ ಪ್ರಮಾಣ ಜಾಸ್ತಿಯಾದಾಗ ಎಲ್ಲಾ ರೀತಿಯ ಗೇಟ್ ಓಪನ್ ಆದಾಗ ಈ ರೀತಿಯ ಚಿತ್ರ ನಮಗೆ ಸುಲಲಿತವಾಗಿ ಮತ್ತು ಸುಂದರವಾಗಿ ಕಾಣುವಂತೆ --

ಇದು ಹತ್ತು ಜನ ಮನುಷ್ಯರಿಗೆ ಸಮನಾಗಿ ಇರುವಂತಹ ಒಂದು ಗಾರೆ ಕಲೆಸುವ ಮಿಷನ್ .

ಅಂಗಡಿಯನ್ನು ಪ್ರಾರಂಭಿಸುವುದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ.